ಈ ರೇಖಾ ಚಿತ್ರದಲ್ಲಿ ಇದು ಒಂದು--

ಹುಲ್ಲಿನ ಗಿಡ ಮತ್ತು ಇಲ್ಲಿ ನನಾ ರೀತಿಯ ಗಿಡಗಳನ್ನು ಇಲ್ಲಿ ಕಾಣಬಹುದು ಮತ್ತು ಶೋ ಗಿಡಗಳನ್ನು ಇಲ್ಲಿ ಕಾಣಬಹುದು.

ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ ಮತ್ತು ಒಬ್ಬ ವ್ಯಕ್ತಿಯು--

ಗಾಜಿನಾಕಾರ ಬಿಳಿದದ ಬಿಳಿ ಒಂದು ಕಬ್ಬಿಣದ ಬ್ಯಾರೆಕೆಟ್ ಅನ್ನು ಹೊಂದಿದೆ ಮತ್ತು ಮುಂದಗದೆ ಒಬ್ಬ ನರ್ಸ್ ನಡೆದುಕೊಂಡು ಹೋಗುವುದು ಇಲ್ಲಿ ಕಾಣಬಹುದು.

ಹಿಂದಟ್ಟ ಬಿಳಿಯದಾದ ಟೈಲ್ಸ್ ನಿಂದ ಇದನ್ನು ಸುಂದರವಾಗಿ ಅಲಂಕಾರ ಮಾಡಲಾಗಿದೆ ಮತ್ತು --

ಈ ಮೇಲಿನ ರೇಖಾಛಿತ್ರದಲ್ಲಿ ನಾವು ಒಂದು ಕ--

ದೇವಸ್ಥಾನಕ್ಕೆ ಹೋಗುವ ದಾರಿಯನ್ನು ಕಾಣಬಹುದು ಮತ್ತು ವಿಗ್ರಹದ--

ಒಂದು ಸೆಟ್ಟ ಮತ್ತು ಕುಂಕುಮ ವಿಭೂತಿಯನ್ನು ಕಾಣಬಹುದು ಮತ್ತು ಪೂಜೆ ಅಲಂಕಾರವನ್ನು ನಾವು ಇಲ್ಲಿ ನೋಡಬಹುದು.

ಈ ಚಿತ್ರದಲ್ಲಿ ಹೀರೋ ಹೀರೋ ಫ್ರೆಂಟ್ ಅನ್ನೋ ಕಾಣಬಹುದು.

ಹೂವಿನಿಂದ ಅಲಂಕಾರವನ್ನು ಮಾಡಲಾಗಿದೆ ಮತ್ತು ಕೆಳಗಡೆ ಶ್ರೀನಿವಾಸ್ ಹೈವುಡ್ಸ್ ಎಂದು ಬರೆಯಲಾಗಿದೆ ಮತ್ತು ಅಪೋಸಿಟ್ ಬೈಕ್ ಇರುವುದನ್ನು ನೋಡಬಹುದು.

ಏರ್ ನಕರ್ದು ಒಂದು ಕರಿಯದಾದ ದೊಡ್ಡದಾದ ಇರುವುದನ್ನು ನೋಡ್ ಮತ್ತು ಬಿಳಿ ಚೇರ್ ಅನ್ನು ಕಾಣಬಹುದು ಮತ್ತು--

ಕಬ್ಬಿಣದ ಆಕಾರದ ಒಂದು ಸುತ್ತಲು ಇರುವುದನ್ನು ನೋಡಬಹುದು.

ಅದು ಒಂದು ಪೋಸ್ಟ ಅನ್ನು ಒಂದು ಕರಿ ಮತ್ತು ಬಿಳಿದಾದ ಟೀ ಶರ್ಟ್ ಹಾಕಿಕೊಂಡಿರುವುದು ನಾವು ಇಲ್ಲಿ ನೋಡಬಹುದು.

ಮತ್ತು ಅವರ ಫೋನ್ ನಂಬರ್ ಅನ್ನು ಇಲ್ಲಿ ನೋಡಬಹುದು ಟೆಲ್ ನಂಬರ್ ನೈನ್ ಸೆವೆನ್ ಫೋರ್ ತ್ರೀ --

ಬಿಳಿಯಾದಾದ್ದ ನೀರು ಎಣ್ಣೆ ಒಡಿವಲು ಎಣ್ಣೆ ಒಡೆಯಲು ಹೊಲಕ್ಕೆ ಎಣ್ಣೆ ಹೊಡೆಯಲು ಇದನ್ನು ಉಪಯೋಗಿಸುತ್ತಾರೆ.

ಮೇಲೆ ಹತ್ತುವುದನ್ನು ಕಾಣಬಹುದು ಮತ್ತು ಇದನ್ನು--

ಒಂದು ಚಿಕ್ಕನ ಅಥವಾ ಮೀನ ಆಕಾರ ಒಂದು--

ಮತ್ತು ಅಲ್ಲಿ ನಿಂಬಿಹಣ್ಣು ಇರುವುದನ್ನು ನೋಡಬಹುದು.

ಮನೆಯ ಆಕಡೆ ಒಂದ್ ದೊಡ್ಡದಾದ ದೇವಾಲಯ ಆಕಾರವನ್ನು ನೋಡಬಹುದು ಮತ್ತು ಸುತ್ತಮುತ್ತಲು ಗಿಡಗಳು ಬೆಳೆದಿರುವುದು ನಾವು ಇಲ್ಲಿ ಕಾಣಬಹುದು.

ನೋಡಬಹುದಾಗಿದೆ ಮತ್ತು ಬಿಳಿ ಲೈಟನ್ನು ಹೊಂದಿದೆ.

ಬಿಳಿಗಿರ ತಗಡನ್ನು ಕೆಳಗ್ ಚಾಚಿರುವುದು ಇಲ್ಲಿ ಕಾಣಬಹುದು ಮತ್ತು--

ಇನ್ನು ನಾನಾ ರೀತಿಯ ವಸ್ತುಗಳನ್ನು ಕಾಣಬಹುದು ಮತ್ತು ಡಿ_ಜೆ ಆಕಾರದ ಹೋಂ ಥಿಯೇಟರ್ ಅನ್ನು ನಾವು ಇಲ್ಲಿ ನೋಡಬಹುದು.

ಇದು ಓ ಒನ್ ಮಸ್ತ್ ಆದ ಕ್ರಿಕೇಟ್ ಕ್ರಿಕೆಟ್ ತನಗ್ ತಾ ತಂಗಣ ವ ತಂಡನವಾಗಿದೆ.